college ಬಿಟ್ಟು ವ್ಯವಸಾಯದ್ ಕಡೆ ಇನ್ನ ಹತ್ತ್ ಎಕ್ರೆ ಜಮೀನ್ ಇತ್ಹಲ್ವ .

ಆದ್ ಕಾರಣ ನಾನು ಇಲ್ಲೇ ಉಳಿಬೇಕಾಯ್ತು.

ಮನೇಲೆ ಇದ್ದು ವ್ಯವಾಸಾಯ ನೋಡ್ಕೊಂತಿದ್ದಿನಿ ಎಲ್ಲಾ. ಹ್ಮ್ ಹಾಗಾದ್ರೆ ಅಪ್ಪ ಅಮ್ಮನ ಜೊತೆಗೆ ಒನ್ಚೂರ್ ಸಹಾಯ ಮಾಡ್ಕೊಂತ ಇದ್ದೀರ. ಹೌದು ಖಂಡಿತ ಖಂಡಿತ. ಹ್ಮ್ okay ಭರತ್ ಅವ್ರೆ ಹಾಗೆ ಎಲ್ಲ ಚೆನ್ನಾಗ್ ಅವ್ರ ಅಪ್ಪ ಅಮ್ಮ. ಹ ಚೆನ್ನಾಗಿದ್ದಾರೆ ಅಲ್ಲಿ ಅಮ್ಮ ಅಪ್ಪ ಎಲ್ಲ ಚೆನ್ನಗಿದರ. ಹ್ಮ್ ಹೌದು ಭರತ್ ಚೆನ್ನಗವ್ರೆ ನಾನು Hostel ಅಲ್ಲಿಇದ್ದೀನಿ ಇಲ್ಲಿ.

ಹ ನಾನೇನು ಊರ್ಗ್ ಅದೆ ಹೋಗ್ತಾ ಇರ್ತೀನಿ ಹದಿನೈದ್ ದಿಸಕೊಮ್ಮೆ. okay. ಈಗ ಅಲ್ಲಿ ಏನ್ ಬೆಳೆ ಹಾಕಿದಿರ ಬೆಳೆ ಇಲ್ಲಿ ಟಮೋಟೂ ಅದೆ ಒಂದ್ ಇಪ್ಪತ್ ದಿಸ ಆಯ್ತು ಸಸಿ ನಾಟಿ ಮಾಡಿದಿವಿ.

ಈ ಅದೆ ಇವಾಗ ಚೆನ್ನಾಗಿದೆ ಪರವಾಗಿಲ್ಲ ಬೆಳೆ.

ಹ ಇನ್ನ ನೋಡ್ಬೇಕು ಈಗ ಅದೆ last ಹ್ಮ್ ಅದೆ ಇದ್ ಮಾಡ್ದಾಗ.

ಬೆಳೆ ಚೆನ್ನಾಗಿ ಅಷ್ಟೇನ್ ಬಂದಿತ್ತು ಬೆಳೆ ಏನ್ ಚೆನ್ನಾಗ್ ತೆಗ್ದಿದ್ವಿ ನಮ್ಮಪ್ಪಾಮ್ಮ ಎಲ್ಲ ಚೆನ್ನಾಗ್ ತೆಗ್ದಿದ್ರು.

ಚೆನಾಗ್ ತೆಗೆದಿದ್ವಿ ಬಟ್ rate ಏನ್ ಅಷ್ಟೊಂದ್ ಸಿಗ್ಲಿಲ್ಲ.

ಪರವಾಗಿಲ್ಲ ಅದ್ ಖರ್ಚು ಏನೇನು ಖರ್ಚ್ ಆಗಿದ್ಯೋ ಔಷದಿಗಳು, ಕೂಲಿ ಆಳ್ಗಳ್ಗ್

ಹೋಗಿ ಒಂದ್ ಹತ್ ಸಾವ್ರ ಲಾಭ ಬಂದಿದೆ.

ಅಷ್ಟೇನ್ ಹೇಳ್ ಕೊಳೋಷ್ಟಿಲ್ಲ ಪರವಾಗಿಲ್ಲ ಒಟ್ಟು ಯಾವತ್ತ್ ಬೆಲೆ ಇಟ್ರು ಒಂದ್ ಎಂಟ ವರ್ಷದಿಂದ ಟಮ್ಯಾಟು ಬೆಳೆ ಇಡ್ತಿವಿ.

ಅಷ್ಟ್ ವರ್ಷದಿಂದ ಇವತ್ತಿಗೆ loss ಆಗಿದೆ ಟಮ್ಯಾಟು ಬೆಲೆ ಇಟ್ಟು ಅಂತ ನಮ್ಮಪ್ಪ ಎಂದು ಹೇಳಿಲ್ಲ.

ಏನೋ ಅದಕ್ಕ್ ಸಮಾವಾದ ಖರ್ಚ್ ಆದರು ಬರ್ತಿದೆ.

ಹ ಇಲ್ಲ ಒಂದು ಐದ್ ಹತ್ತ್ ಸಾವ್ರ ಇಲ್ಲ ಅಂದ್ರೆ ಒಂದೊಂದು ಸಲಿ ಸುಮಾರು ಲಾಭ ಕೂಡ ಬರ್ತಾ ಇದೆ ಸುಮಾರ್ ಅಂದ್ರೆ ಜಾಸ್ತಿ ಲಕ್ಷ ಗಟ್ಟಲೆ ಅಷ್ಟ್ ಲಾಭನು ಬಂದಿರೋದು ನನಗ್ ಗೊತ್ತಿದೆ. okay, okay ಭರತ್ ಇ ಸಲ ಇಟ್ಟಿದಿವಿ ದೇವ್ರ ದಯೆ ಏನಾಗುತ್ತೋ ನೋಡೋಣ ಇನ್ನ ಇಪ್ಪತ್ ದಿಸ ಆಗಿದೆ .

ಬರೋದು ಬರೋದು ಹೋಗೋದು ಅದು ಮತ್ತೆ ಬಿಟ್ಟಿರೋದ್ ಅದು. ಹ ಅದು ನಾವ್ ರೈತ್ರಾಗಿ ನಾವು ಏನ್ ಮಾಡಕಾಗುತ್ತೆ ಹೇಳಿ.

ಆ ಬೇಡಿಕೆ ಇದಾಗ ಪೂರೈಕೆ ಕಡಿಮೆ ಇದ್ರೆ ಬೆಳೆ ಜಾಸ್ತಿ ಆಗುತ್ತೆ.

ಬೇಡಿಕೆ ಕಡಿಮೆ ಇದ್ದು ಪೂರೈಕೆ ಜಾಸ್ತಿ ಆಗ್ ಬಿಟ್ರೆ ನಮ್ ರೈತರು ಜಾಸ್ತಿ ಬೆಳೆದ ಬಿಟ್ರೆ ಒಂದೇ ಸಮಯದಲ್ಲಿ

ಅದು Automatically ಅಲ್ಲಿ ಖಂಡಿತವಾಗ್ಲು ಬೆಳೆ ಕಡ್ಮೇನೆ ಆಗುತ್ತೆ.

ಹ್ಮ್ ಅದಕ್ಕೆ ಇದಿದೆ ಪರವಾಗಿಲ್ಲ

ಯಾವ್ ರೀತಿ ಗಿಡ ಆರೋಗ್ಯವಾಗಿರಬೇಕು ಅನ್ನೋ ಮಟ್ಟಿಗೆ.

ಹ ತುಂಬ ಚೆನ್ನಾಗಿದೆ ಗಿಡ ಒಂತು ಈಗ ಇಪ್ಪತ್ ದಿಸ ಆಗಿದೆ.

ಹ ಇಲ್ಲ ಇನ್ನ ರಸಗೊಬ್ಬರ ಎಲ್ಲಾ ಹಾಕ್ಬೇಕು ಇನ್ನು ಇನ್ನೊಂದ್ ಹತ್ತ್ ದಿಸ ಹೋದ್ರೆ ಸಾಲ್ ತಗಿಬೇಕು.

ಸಾಲ್ ತಗ್ಸಿ ಕೂಲಿ ಅವ್ರ್ ಹತ್ರ ಮತ್ ರಸಗೊಬ್ಬರ ಹಾಕಿ

ಅವಾಗ ಸ್ವಲ್ಪ ನೋಡ್ಬೇಕು ಮತ್ತೆ next

ಹ್ಮ್ ಮತ್ತೆ ಅಷ್ಟೊತ್ಕೆ ಹಂಬ್ ಎಲ್ಲ ಬರ್ತದೆ ಹಂಬ್ ಕಟ್ಸ್ ಬೇಕು.

Exams ಇನ್ನು ಮುಗಿತ್ತ ಬಂತು ಭರತ್ ಅವ್ರೆ ಈಗ

ಗೆ ಇನ್ನ ಒನ್ month ಗೆಲ್ಲ full ಮುಗಿತ್ತೆ one twenty days ಗೆ ಮುಗಿಯುತ್ತೆ.

ಒಂದು ಉಳ್ಕೊಂಡಿರುತ್ತೆ last one ten days ಆದ್ಮೇಲೆ ಅಷ್ಟೊತ್ಕೆ ನಾನು ಊರ್ಗ್ ಹೋಗಿ ಮತ್ತೆ ಅಲ್ಲಿಂದಾನೆ ಬಂದು ಬರೀತೀನಿ Hostel ನಲ್ಲಿ ನಾನಿರಲ್ಲ. ಹ್ಮ್.ಹೋಗಿ ಸಹಾಯ ಮಾಡಿ ನಿಮಗೂ

but ಏನಂದ್ರೆ ಗೊತ್ತಿದ್ದೂ ಕೂಡ ಸಹಾಯ ಮಾಡಿ ಇನ್ ಸ್ವಲ್ಪ ಬೆಳೆ ನಾನು ಇದ್ರೆ ಅಪ್ಪ ಅಮ್ಮಂಗೆ Help ಸಹಾಯ ಮಾಡಿ ಇನ್ ಸ್ವಲ್ಪ ಚೆನ್ನಾಗಿ ಬೆಳೆ ತೆಗೆಯೋ ಒಂದು ತೆಗೆಯೋ ಒಂದು

ನಮ್ದು ಈಗ ಹತ್ತ್ ಎಕ್ರೆ ಅಲ್ಲಿ ಐದ್ ಎಕ್ರೆ ಮಾತ್ರ ಹೊಲಕ್ use ಮಾಡ್ತಿದಿರಿ.

ಒಂದು ಒಂದ್ ಎರಡ್ ಎಕರೆ ಅಲ್ಲಿ ಈರುಳ್ಳಿ ಹಾಕಿದಿನಿ.

ಇನ್ ಮಿಕ್ಕಿದೆಲ್ಲ ಇ ಹುರುಳಿಕಾಳು ಅದನ್ನ ಹಾಕಿದಿವಿ.

ಹ್ಮ್ಮ್ದ ನಗಳಗ್ ಸೊಪ್ಪು ಅದು ಇದು ಬೇಕಾಗುತ್ತ್ ಅಲ್ವ.

ಈಗ್ ಈರುಳ್ಳಿ ಹಿಂದಿನ ಏನ್ ಬಂದಿದೆ ಅದೆಲ್ಲ ಇನ್ನು ಲಾಟ್ ಹಂಗೆ ಇದೆ.

ಯಾರು ಇ ದಲ್ಲಾಳಿ ಗಳು ಯಾರು ಬರ್ತಿಲ್ಲ ಈಗ rate ಕಮ್ಮಿ ಇದೆ ಅಂತ ಹೇಳ್ಬಿಟ್ಟಿ Export ಇಲ್ಲ ಮಳೆ ಜಾಸ್ತಿ ಅಂತ.

ಆದ ಕಾರಣ ಈಗ್ ಬಂದಿದಾರೆ ಒಂದು ಸಾವಿರಾದ್ ಮುನ್ನೂರ್ ವರೆಗೂ ಬಂದಿದ್ದಾರೆ.

ನೋಡೋಣ ಸಾವಿರಾದ್ ಐನೂರ್ ವರೆಗೂ ಬಂದ್ರೆ ಎನಾದ್ರು ಮಾಡೋ ಇದಿದೆ ಅಂತ ಸುಮ್ನೆ ಇದೀನಿ.

ಈಗ್ ಇನ್ನೊಂದ್ ಲಾಟ್ ಬಂದ್ ಬಿಟ್ಟು ಈರುಳ್ಳಿ ಅದಿನ್ನು ಸಸಿಗಳು ಒಂದ್ ಇಪ್ಪತ್ ದಿವ್ಸ ಆಗಿದೆ.

ನೆನ್ನೆ ತಾನೆನೆ ಅದಕ್ಕೆ ಔಷದಿ ಏನ್ ಬೇಕೋ spray ಮಾಡಿದಿನಿ.

ಅದು ಹುಳ ಸಾಯಕ್ ಅಂತ ಏನ್ ಮಾಡ್ತಾರಲ್ಲ

ಎಷ್ಟ್ ದಿಸಕ್ಕೆ ಮಾಡ್ತಿರ ಬೆಳೆ ಸಸಿ ಇದಾದಮೇಲೆ ನೀವ್ ಸಸಿ ಅದು ಈರುಳ್ಳಿ ಸಸಿ ನೆಡೋದ ಇಲ್ಲ ಈರುಳ್ಳಿ ಇಡೋದ. ಇಲ್ಲ ಇಲ್ಲ ಅದನ್ನ ಈರುಳ್ಳಿ ಬೀಜಗಳ್ ಬರುತ್ತ್ ಅದು.

ಅದನ್ನ Direct ಏನ್ ಕ್ಯಾರೆಟ್ ಹೆಂಗ್ ಹಾಕ್ತಿವಿ.

ಆ ತರ ಹಾಕ್ ಬಿಟ್ಟು ಹಾಕ್ ಬಿಟ್ರೆ ಅದು ನಿರು ಏನ್

ಅದು ಚೆಲ್ ಬಿಟ್ಟು ನಾವು ದೆ ಅದು ಮೆಲ್ ಕೆಳ್ಗ್ ಆಗುತ್ತೆ. ಕೆಳ್ಗ್ ಆಗುತ್ತೆ ಅವಾಗ ನಾವೇನು Pipe System ಇರುತ್ತಲ್ಲ ನಮ್ಮ

ಅದನ್ನ ಹಾಕ್ಬಿಟ್ಟು ನೀರ್ ಹಾಕ್ತಿದ್ರೆ ಮುಗಿ ಅದು ಹದಿನೆಂಟ್ ದಿಸಕ್ಕೆ ಕಾಣ್ಸ್ ಕೊಳ್ಳುತ್ತೆ.

ಹನ್ನೆರ್ಡ್ ದಿಸಕ್ಕ್ ಕಾಣ್ಸ್ ಕೊಳ್ಳುತ್ತೆ ಹದಿನೆಂಟ್ ದಿಸಕ್ಕೆ full ಏನು ಎಲ್ಲ ಒಳ್ಗಡೆ ಹೋಗಿರುತ್ತೆ ಅವೆಲ್ಲ ಮೇಲೆ ಬಂದಿರುತ್ತೆ.

ಅವಾಗ ಅದಕ್ಕೊಂದ್ ತಡ್ಕೋಳೋ ಶಕ್ತಿ ಅನ್ನೋದು ಬರುತ್ತೆ

ಅವಾಗ ನಾವು ಅದೇನ್ ಹುಲ್ಲು ಅದರ್ ಜೊತೆ ಸಮೆತವಾಗ್ ಬಂದಿರುತ್ತೆ.

ಅವಾಗ ನಾವು ಅದಕ್ಕೆ ಔಷದಿ ಅನ್ನೋದ್ ಹಾಕ್ತಿವಿ.

ಯಾಕಂದ್ರೆ ಹಂಗೆ ಬಿಟ್ರೆ ಅದಕ್ಕ್ ಏನ್ ಹಾಕ್ತಿವ್ ಔಷದಿಗಳು ಈರುಳ್ಳಿ ಗಂತ

ತಗೊನ್ಬಿಟ್ಟು ಅದು ಇನ್ನು Strong ಆಗ್ ಬಿಡುತ್ತೆ. ಹುಲ್ Strong ಆಗುತ್ತೆ ನಮ್ಮ ಬೆಳೆ

same ಬರ್ತಾ ಇದ್ರೆ ಈರುಳ್ಳಿ ಅನ್ನೋದು ಈದ್ ಆಗ್ಬಿಡುತ್ತೆ.

ಹ ಸ್ವಲ್ಪ ಈ ದಪ್ಪ ಆಗಲ್ಲ.

ಆ Problem ಇಂದ ನಾವು ಅದಕ್ಕೆ ಏನ್ ಮಾಡ್ತಿವಿ ಅವಾಗ್ಲೇ ಹದಿನೆಂಟ್ ದಿವಸದಲ್ಲಿ ಔಷದಿ ಹೊಡಿತಿವಿ.

ಔಷದಿ ಹೊಡೆದಾಗ ಅದು ಖಂಡಿತ ಸಾಯೇ ಸಾಯುತ್ತೆ ಅವಾಗ ಇಪ್ಪತೈದ್ನೆ ದಿಸ

ಅದಕ್ಕೆ ಕೂಲಿ ಅವ್ರನ್ ಇಟ್ ಬಿಟ್ಟು clean ಮಾಡ್ಸ್ತಿವಿ ಇನ್ನೊಂದ್ ಸರಿ.

clean ಮಾಡ್ಸ್ ಬಿಟ್ಟು ಅದು ಈ ರಸಗೊಬ್ಬರ ಗಳೆನಿರುತ್ತೆ ಅದನ್ ಒನ್ಚೂರ್ ಹಾಕದ್ರೆ ಒಂದ್ ಎರಡ್ ಮೂಟೆ

ಅವಾಕ್ದ್ರೆ ಮತ್ ಇನ್ ಸ್ವಲ್ಪ ನೀರ್ ಹಾಕು ಹತ್ಖಂ ದಿವ್ಸ ನೋಡ್ಕೊಂಡ್ಡಿ ಹೋದ್ರೆ ನಮ್ಗೆ Changes ಅನ್ನೋದ್ ಕಾಣ್ಸುತ್ತೆ.

ಅವ್ ಕಾಣ್ಸ್ದಾಗ ನಮ್ಗೆ ಒಂದುವರ್ ತಿಂಗಳ್ ಆಗಿರುತ್ತ್ ಆ ಇದ್ರಲ್ಲಿ.

ಮತ್ತೆ ಏನಾದ್ರು ಸಸಿಗಳು ಇನ್ನು ಅಂಗೆ weak ಆಗಿ ಕಾಣ್ಸ್ದ್ ಆ ತರ ಏನಾದ್ರು ಇದ್ರೆ.

ಮತ್ತೆ ಇನ್ನು ರಸಗೊಬ್ಬರಗಳು ಇನ್ನು ಜಾಸ್ತಿ ಹಾಕೋದು.

ಈ ತರ ಹಾಕ್ದಾಗ ಮತ್ತೆ ಒಂದ್ ಅದರ್ ಅವಧಿ ಬಂದ್ ಬಿಟ್ಟು ಮೂರ್ ತಿಂಗ್ಳಿರುತ್ತೆ. Total ಈರುಳ್ಳಿ ಬೆಳೆ Duration ಒಂದ್ ಅವಧಿ ಇರುತ್ತಲ್ವ ಅದು ಮೂರ್ ತಿಂಗ್ಳು

ಗೊತ್ತಾದ್ರೂ ಒಂದು ವರ್ ತಿಂಗಳಲ್ಲಿ ಏನ್ Strong ಇದ್ಯ ಬೆಳೆ weak ಇದ್ಯ ಅನ್ನೋದು ಒಂದು ವರ್

ಹ ಒಂದ್ ಎರಡು ವರೆ ತಿಂಗಳ್ ಒಳ್ಗಡನೆ ನಾವು ಏನಿದ್ರು ರಸಗೊಬ್ಬರ ಎಲ್ಲ ಹಾಕ್ ಬೇಕಿದ್ರೆ ಹಾಕ್ಬೇಕು ಮದ್ದ್ ಹೊಡ್ಯೋದ್ ಇದ್ರೆ ಮದ್ದ್ ಹೊಡಿಬೇಕು.

clean ಮಾಡ್ಸೋದಿದ್ರೆ ಏನಿದ್ರು ಎರಡ್ವರ್ ತಿಂಗಳ್ ಒಳ್ಗಡೆ ಮಾಡ್ಬೇಕು.

ಅದರ್ ಮೇಲೆ ಗಡ್ಡೆ ಎಲ್ಲ full ಇದಾಗಿರುತ್ ಒಳ್ಗಡೆ

ನಾವ್ ಅವಾಗ ಬಿಟ್ರು ನಡಿಯುತ್ತೆ ಹೊಡೆದ್ರು ನಡೆಯುತ್ತೆ ಹೊಡಿದೆ ಇದ್ರು ಹುಲ್ ಬಂದ್ರು ಅದಕ್ಕೇನ್ ತೊಂದ್ರೆ ಆಗಲ್ಲ